ಇದು ಒಂದು ಆಸ್ಪತ್ರೆಯ ಚಿತ್ರವಾಗಿದೆ ಇಲ್ಲಿ ಅನೇಕ ಬೆಡ್ಗಳು ಕಾಣುತ್ತಿದೆ ಬೆಡ್ಡಿನ ಕೆಳಗಡೆ ಡಸ್ಟ್ ಬಿನ್ ಗಳು ಕಾಣುತ್ತಿವೆ ಇಲ್ಲಿ ಇಬ್ಬರು --

ಇದು ಒಂದು ಸ್ಟೇಜ್ ನ್ ಚಿತ್ರ ವಾಗಿದೆ . ಇಲ್ಲಿ ಒಬ್ಬ ಮಹಿಳೆಯು ನೃತ್ಯ ಮಾಡುತ್ತಿದ್ದಾಳೆ . ಅವಳು ಕಪ್ಪು ಬಣ್ಣದ ಟಿ ಶಿರ್ಟ್ನ್ನು --

ಹಸಿರು ಕಲರ್ ಮ್ಯಾಟ ಅನ್ನು ಹಾಸಿದ್ದಾರೆ ಮತ್ತು ಇಲ್ಲಿ ಎಡ ಭಾಗದಲ್ಲಿ ಎರಡು ಶಾಲೆ ಬಸ್ಸು ಗಳನ್ನು ಕಾಣಬಹುದು ಬಲ ಭಾಗದಲ್ಲಿ ದೊಡ್ಡ ರ್ಯಾಲಿಯನ್ನು ಕಾಣಬಹುದಾಗಿದೆ.

ಸೀಟ್ ಗಳು ಕಾಣುತ್ತಿವೆ. ಹಿಂದಿ ಇಲ್ ಬರದ್ರು ಒಂದು ಬೋರ್ಡ್ ಅನ್ನು ಕಾಣಬಹುದು. ಇಲ್ಲಿ ಒಂದು ತಟ್ಟನ್ನು ಕಾಣಬಹುದಾಗಿದೆ. ಮತ್ತು ಬಲಬಾಗದಲ್ಲಿ ಮೂರ್ ನಾಲ್ಕು ಬಕೆಟ್ ಗಳನ್ನೂ ಕಾಣಬಹುದು.

ಇದೊಂದು ಯಾವುದು ಅಂಗಡಿ ಆಗಿದೆ ಇಬ್ಬರು ಮಹಿಳೆಯರು ಸೆಲ್ಫಿ ತೆಗೆದುಕೊಳ್ಳುತ್ತಾರೆ ಅವರ ಕೈಯಲ್ಲಿ ಒಂದು ಫೋನ್ ಕಾಣ್ತಾ ಇದೆ ಹಿಂದೆ ಒಂದು ಬೈಕಿದೆ .

ಇದು ಒಂದು ಬಹಳ ಅದ್ಭುತವಾದ ಚಿತ್ರವಾಗಿದೆ ಇಲ್ಲಿ ಅನೇಕ ಹುಡುಗಿಯರು ನೀರಿನಲ್ಲಿ ಬೋಟನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಮತ್ತು ಎಲ್ಲರ ಕೈಯಲ್ಲಿ ಕಟ್ಟಿಗೆಯಿಂದ ಮಾಡಿದ ಕೋಲು ಇದೆ.

ಇಲ್ಲಿ ಹಲವಾರು ಹೂ ಗಳಿಂದ ಹೂಗಳನ್ನು ಕಾನಬಹುದು . ಮತ್ತು ಬಸ್ಸಿನ ಒಳಗೆ ಹಲವಾರು ಬಲೂನ್ ಗಳನ್ನೂ ಕಾಣಬಹುದಾಗಿದೆ .

ಬಂಡೆ ಕಾಣುತ್ತಿದೆ ಮತ್ತು ಹಲವಾರು ಹೂಗಳಿಂದ ಅಲಂಕರಿಸಲಾಗಿದೆ ಇಲ್ಲಿ ಹಲವಾರು ಅಚ್ಚರಿನ ಗಿಡ ಕಾಣುತ್ತಿದೆ.

ದೀಪಗಳನ್ನು ಕಾಣಬಹುದು ಮತ್ತು ಎಡ ಭಾಗದಲ್ಲಿ ಕರ್ಟನ್ ಹಾಕಲಾಗಿದೆ ಮತ್ತು ಇಲ್ಲಿ ಹಲವಾರು ಟೇಬಲ್ ಗಳನ್ನು ಕಾಣುತ್ತಿದೆ.

ಅವನ ಪಕ್ಕದಲ್ಲಿ ಒಂದು ಸಾಬೂನು ಬಿದ್ದಿದೆ ಮತ್ತು ನೀರು ಹಚ್ಚಹಸುರಿನಿಂದ ಕಾಣುತ್ತಿದೆ ಅಲ್ಲಿ ಕಪ್ಪೆ ಮಸು ಕಾಣುತ್ತಿದೆ.

ಇದು ಒಂದು ಬೆಟ್ಟದಲ್ಲಿನ ಚಿತ್ರವಾಗಿದೆ. ಇಲ್ಲಿ ಮೂರು ವ್ಯಕ್ತಿಗಳನ್ನು ಕಾಣಬಹುದು. ಒಬ್ಬ ವ್ಯಕ್ತಿಯು --

ಇದೊಂದು ಪುಸ್ತಕ ಮಾರುವ ಸ್ಥಳವಾಗಿದೆ ಒಬ್ಬ ವ್ಯಕ್ತಿಯ ಪುಸ್ತಕಗಳನ್ನು ಮಾಡುತ್ತಿದ್ದಾರೆ ಮುಂದಗಡೆ ಒಂದು ಬಲ್ಪು ಉರಿಯುತ್ತಿದೆ.

ಇದು ಒಂದು ಮಹಿಳೆ ನೃತ್ತಿಸುತ್ತಿರುವ ದೃಶ್ಯವಾಗಿದೆ ಇಲ್ಲಿ ಎಡಭಾಗದಲ್ಲಿ ಹಲವಾರು ಲೈಟಿಂಗ್--